ಇದು ಒಂದು ಬ್ಯಾಂಕ್ ಈ ಬ್ಯಾಂಕಿನ ಹೆಸರು ಬ್ಯಾಂಕ್ ಆಫ್ ಬರೋಡ ಇಲ್ಲಿ ನಾವು ಅಕೌಂಟ್ ಓಪನಿಂಗ್ ಕ್ಯಾಶ್ ಡೆಪಾಸಿಟ್ ವಿಡ್ರಾವಲ್ ಈ ಎಲ್ಲ ಕೆಲಸಕಾರ್ಯಗಳನ್ನು ಮಾಡಬಹುದು ಇಲ್ಲಿ ನಾವು ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಪೇ ಮಾಡಬಹುದು.

ಇದು ಆರ್ತಿ ಬುಕ್ ಸೆಂಟರ್ ಇಲ್ಲಿ ಜನರು ತಮಗೆ ಬೇಕಾದ ಪುಸ್ತಕಗಳ ಖರೀದಿಯನ್ನು ಮಾಡುತ್ತಾರೆ.

ಇದು ಕಂಬಳ ಸ್ಪರ್ಧೆ ಇಲ್ಲಿ ಈ--